ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರದಲ್ಲಿ ಹಲವಾರು ಹೆಣ್ಣು ಮಕ್ಕಳು ಸೇರಿದ್ದಾರೆ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರದಲ್ಲಿ ನಾಲ್ಕು ಕಾರುಗಳಿವೆ.

ನೊಂದಿಗೆ ಸಂಭಾಷಣೆಯನ್ನು ನಡೆಸುತ್ತಿದ್ದಾರೆ ಅಂದುರ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಮಾತನಾಡುತ ಕುಳಿತಿದ್ದಾರೆ.

ನೀರಿನ ಬ್ಯಾರೆಲ್ ಕೂಡ ಕಾಣಿಸುತ್ತದೆ ಸ್ವಲ್ಪ ನೀರುಗಳು ತುಂಬಿರುವುದು ಕೂಡ ಕಾಣಿಸುತ್ತವೆ.

ಕಬೋರ್ಡಿನ ಒಳಗೆ ಬಲ್ಲೂನ್ಸ್ ಗಳು ಸಹ ಕಾಣಿಸುತ್ತಿವೆ.

ಹೂ ಸ್ವಲ್ಪ ವ್ಯಕ್ತಿಗಳು ತಮಗೆ ಬೇಕಾದ ವಸ್ತುಗಳು ಸಹ ಖರೀದಿ ಮಾಡುತ್ತಿದ್ದಾರೆ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಇದು ಒಂದು ಆಸ್ಪತ್ರೆಯಾಗಿದೆ.

ಈ ಚಿತ್ರವನ್ನು ಬಗ್ಗೆ ಹೇಳಬೇಕಾದರೆ ಈ ಚಿತ್ರವು ಒಂದು ಹೋಟೆಲ್ ಕಾಣು ಹೋಟೆಲ್ ಎಂದು ಹೇಳಬಹುದು ಆ ಹೋಟೆಲಿನ ಎದುರುಗಡೆ ಒಬ್ಬ ವ್ಯಕ್ತಿ ಕುರ್ಚಿಯ ಮೇಲೆ ಕುಳಿತಿದ್ದಾರೆ.

ಇದು ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಸಹ ಕಾಣಿಸುತ್ತೆ--

ಇಲ್ಲಿ ಬದಲು ಒಗಣಿರುವ ಮರಗಳು ಕಾ ಸಹ ಕಾಣಿಸುತ್ತವೆ ಸ್ವಲ್ಪ ಹಚ್ಚ ಹಸಿರು ಮರಗಳು ಸಹ ಕಾಣಿಸುತ್ತವೆ ಸ್ವಲ್ಪ ಕಸ ಕೂಡ ಕಾಣಿಸುತ್ತದೆ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಚಿತ್ರಗಳಲ್ಲಿ ಸ್ವಲ್ಪ ಮನೆ ದೊಡ್ಡ ದೊಡ್ಡ ಮನೆಗಳು ಚಹಾ ಕಾಣಿಸುತ್ತದೆ.

ಹಾಗೂ ಒಬ್ಬ ವ್ಯಕ್ತಿಯು ಆ ಮನೆಯ ಕಡೆಗೆ ಹೋಗುತ್ತಿದ್ದಾರೆ.

ಹಾಗೂ ಧ್ವಜಗಳು ಸಹ ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತವೆ.

ಈ ಚಿತ್ರದಲ್ಲಿ ನಮಗೆ ಮೊಟ್ಟಮೊದಲು ಬಿಳಿ ಬಣ್ಣದ ಒಂದು ಮನೆ ಕಾಣುತ್ತಿದೆ.

ಈ ಚಿತ್ರದ ಬಗ್ಗೆ ಹೇಳಬೆಕಾದರೆ ಹಲವಾರು ಇನ್ವಿಟೇಶನ್ ಕಾರ್ಡ್ ಗಳು ಕಾಣಿಸುತ್ತವೆ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರವು ಒಂದು ಕಂಪನಿಗೆ ಅನುಗುಣವಾಗಿದೆ.